ಈ ಪಿಕ್ಚರ್ ರಲ್ಲಿ ಒಂದು ಸಭಾಂಗಣ ಇಲ್ಲಿ ಈ ಸಭಾಂಗಣದಲ್ಲಿ ಸಭೆ ಸೇರಳಿಕೊಸ್ಕರ ಅಧಿಕಾರಿಗಳು ನೆರದಿರ್ತಾರೆ.

ಈ ಪಿಕ್ಚರ್ ಅಲ್ಲಿ ಗೂಡ್ಸ್ ಕ್ಯಾರಿಯ ರ್ಗಳು ಇವೆ ಇವು ಕಲ್ಬುರ್ಗಿ ಮಹಾನಗರ ಪಾಲಿಕೆ ವತಿಯಿಂದ ಗ್ರಾಹಕರ ಮನೆ ಮನೆ ಬಾಗಿಲಿಗೆ ಹೋಗಿ ತರಕಾರಿಗಳನ್ನು ಮಾರಾಟ ಮಾಡಿ ಬರ್ತ --

ಉತ್ತರ ಕರ್ನಾಟಕ ನಗರ ವಲಯದಲ್ಲಿದ್ದು ಬಂಡಾಳ ಹೂಡಿಕೆ ಯೋಜನೆ ಅಡಿಯಲ್ಲಿದೆ ವಿಭಾಗಿಯ ಕಾರ್ಯಾಲಯ ಇದು ಗುಲ್ಬರ್ಗದಲ್ಲಿದೆ .

ಈ ಪಿಕ್ಚರ್ ಅಲ್ಲಿ ಇರೋದು ಒಂದು ಆಫಿಸ್ ಅಂದ್ರೆ ಕಛೇರಿ ಅದು ಯಾವ ಕಚೇರಿ ಅಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ .

ಈ ಪಿಕ್ಚರ್ ಅಲ್ಲಿ ಇರೋದು ಒಂದು ಕೋಟೆ ಥರ ಅನ್ನಿಸ್ತಿದೆ. ಆ ಕೋಟೆ ತುಂಬಾ ಸುಂದರವಾಗಿದೆ.

ಇದು ಒಂದು ಪಾರ್ಕ್ ಈ ಪಾರ್ಕ್ ಅಲ್ಲಿ ಆಹ್ಹ್ ತುಂಬ ಗಿಡಗಳು ಬೆಳ್ಕೊಂಡಿದ್ದಾವೆ ಮತ್ತು ಆಹ್ಹ್ ಸೈಡ್ ಗೆ--

ಬೃಹತಾದ ಕಟ್ಟಡ ಆಗಿದ್ದು ಈ ಕಟ್ಟಡದ ಮುಂದೆ ಸುಮಾರು ಸುಮಾರು ನೂರಾರು ಬೈಕು ಗಳು ನಿಂತಿವೆ .

ಇದೂ ಕೂಡಾ ಒಂದು ಜಿಮ್ಮು ಇದ್ ಈ ಜಿಮ್ ನೀಲಿ ಲೈಟ್ಗ ಳಿಂದ ಕೂಡಿದೆ ಇಲ್ಲಿ ತುಂಬಾ ಇನ್ಸಟ್ರುಮೆಂಟಗಳಿದ್ದಾವೆ .

ಪ್ರಸ್ತುತ ಚಿತ್ರದಲ್ಲಿ ಇರುವುದು ಹೋಟೆಲ್ ಪರಿವಾರ ಇದು ತುಂಬಾ ದೊಡ್ಡದಾಗಿದೆ ಇದರ ಪಕ್ಕದಲ್ಲಿ ಹೋಟೆಲ್ ಕಾಮಾಕ್ಷಿ ಅಂತ ಹೋಟೆಲ್ ಇದೆ ಇದು ಚಿಕ್ಕದಾಗಿದೆ.

ಪ್ರಸ್ತುತ ಈ ಚಿತ್ರದಲ್ಲಿರುವ ಕಟ್ಟಡ ಒಂದು ಅಡ್ವೋಕೇಟ್ಸ್ ಗಳ ಇರುವಂತಹ ಜಾಗ ಇದರಲ್ಲಿ ಪಿ ವಿಲಾಸಕುಮಾರ್ ಮಂಜುಳಾ ವಿಲಾಸಕುಮಾರ್ ಹಾಗೂ --

ಈ ಪಿಕ್ಟರಲ್ಲಿ ಇರೋದು ಒಂದು ಮಂಡಳಿ ಅದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಡಳಿತ ಕಾರ್ಯಾಲಯ ಕಲಬುರ್ಗಿ.